ಚೆನಾಗು ಕೂಡ ಇದೆ ಒಂದು ಕೂಡ ಇದೆ ಚೆನ್ನಾಗೂ ಕೂಡ ಕಾಣ್ತಾ ಇದೆ.

ಇದು ಬಂದು ಕಾರ್ ಎಲ್ಲ ಹೋಗ್ತಾ ಇದೆ ನೋಡಕ್ಕೂ ತುಂಬಾ ಚೆನ್ನಾಗಿದೆ.

ಇದು ತರಕಾರಿ ಕೂಡ ಇರೋದು ಚೆನ್ನಾಗಿ ಕೂಡ ಇದೆ.

ಇದು ಬಂದು ಒಂದು ಮರ ಕೂಡ ಇರ್ಬಹುದು ನೋಡಕ್ಕೂ ಕೂಡ ಚೆನ್ನಾಗಿದೆ.

ಚೆನ್ನಾಗ್ ಕೂಡ ಕಾಣ್ತಿದೆ ಇಷ್ಟಾನು ಆಗತ್ತೆ ನೋಡಕ್ ಕೂಡ ಚೆನ್ನಾಗಿದೆ.